ಆ ಬಾಳ್ ರುಚಿ ಆಕ್ಕೇತಿ ಅದ್ರೋಳಗ್ ತುಂಬ್ತೇವ್ರಿ. ತುಂಬಿ ಆಮೇಲೆ ಏನ್ ಮಾಡ್ತಿವಂದ್ರ ಆ ಮತ್ತೆ ಎಣ್ಣಿ ಕಾಸಿ ಅದ್ರೋಳಗ ಸಾಸ್ವಿ, ಜೀರ್ಗಿ ಚಟಪಟ ಅಂದಿದ್ದ ಆ.

ಹಸಿ ಕಾರಾ ಹಾಕ್ತೇವ ನಾವ್ main ಹಿಂಗಾಗಿ ಅಡಿಗೆ ರುಚಿ ಆಗ್ತದ ಈ ಕಡೆ ಆ. ಹಸಿ ಕಾರಾ ಬಳಸ್ಬಾರ್ದು ಅಂತಾರಲ್ರಿ doctors .

ಇಲ್ಲಾ ಹಸಿ ಕಾರದ್ರೋಳಗುನು fiber ಅಂಶ ಜಾಸ್ತಿ ಇರ್ತದಲ್ರಿ ಹಸಿ ಕಾರಾ ತಿನ್ಬೇಕ್ ಹಂಗೆನಿಲ್ಲಾ. But operation ಆದಾಗ ಹಿಂಗ್ ಏನ್ರ disease ಇದ್ದಾಗ ಅಷ್ಟ ತಿನ್ಬಾರ್ದ್ ಹಸಿ ಕಾರಾ.

ಯಾಕಂದ್ರ ಹಸಿಕಾರ್ದೊಳಗನ ನಾವ್ ಈ ಶುಂಟಿ, ಬೆಳ್ಳುಳ್ಳಿ ಇವನೆಲ್ಲಾ mix ಮಾಡಾಕ ಸಾದ್ಯ ಐತಿ. ಒಣಾಕಾರ್ದೊಳಗ ಅವ್ನ ಅಷ್ಟೊಂದ್ ಪೆ~ ಆ ರುಬ್ಬಿ ಹಾಕಲಿಕ್ಕ್ ಆಗಾಂಗಿಲ್ಲಾ ಆ. ರುಚಿಗೆ ತಕ್ಕಷ್ಟು ಬಳಸ್ಬೇಕು ಅಂತಿರ್ಯಾ? ಆ ಅತಿಯಾಗಿ ಯಾವ್ದೂ ತಿನ್ಬಾರ್ದ್. ಅತೀ ಯಾವ್ದಾದ್ರುನು ಅಮೃತಾನು ವಿಷಾನ ಅಂತಾರಲ್ರಿ.

ಅತೀ ಮತ್ತ್ ಅತಿ ಆಗೋದ ಬಾಳ

side ಬದ್ನಿಕಾಯಿ ಎಣ್ಗಾಯಿ ಮಾಡ್ಬಿಟ್ರಂತು ನಾ~ ನಮ್ಮ ಅಟ್~ apartment ಒಳಗ ಎಲ್ಲಾರು ಬಾಳ ಇಷ್ಟಾ ಪಡ್ತಾರ. ನಾವ್ ಏನ ಏನು function ಇದ್ ಏನೇ ಇದ್ರು ನಮಗ ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಂಡ್ ಬಂದ್ ಕೊಡ್ರಿ ಅಂತ್ ಹೇಳ್ತಾರ.

ನಿಮ್ಮ ವಸತಿ ಸಮುಚ್ಚಯ ದೊಡ್ಡದೈತೇನ್ರೀ ಬಾಳ?

ಹಾ ನನಗೆ ಒಂದು urgent ಕೆಲಸ ಇತ್ರಿ ನೆನಪ್ ಆಯ್ತ್ ಇವಾಗ just .

ನಿಮ್ಗ ಮತ್ತ್ call ಮಾಡ್ತೇನ್ರಿ.

Hai ಶಿಲ್ಪ ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದೀಯಾ?

ಹಾ, ಚೆನ್ನಾಗಿದ್ದೇನೆ, ಮತ್ತೆ ಷಷ್ಠಿ ಹಬ್ಬ ಎಲ್ಲ ಗಮ್ಮತಾ? ಹೌದು, ಇವತ್ತು ಪೂಜೆ ಅಲ್ವಾ ಎಲ್ಲಿಗೋಗ್ಲಿಕುಂಟ ನಿನ್ಗೆ?

ಹೌದಾ ನಂಗೆಸ ಹೋಗ್ಬೇಕಿವತ್ತು.

ಅದು ನೆನ್ಪಾಯ್ತು, ಹಳೆ ನೆನ್ಪೆಲ್ಲಾ . ನಾನ್ ಇದು college ದು school photos, ಈಗ್ಲೂ ಇಟ್ಕೊಂಡಿದ್ದೀ ನೀನು ಹಾಗೆ.

ಹಾ ಹಾಗೆ ಉಂಟು ಇನ್ನೂಸ, farewell ಅದ್ದು, dance ಅದ್ದು ಎಲ್ಲ ತರದ್ದು photo ಉಂಟು. ಹೌದಾ, ನನ್ ಹತ್ರಸ ಉಂಟು ನಂದ್ ಅಂದ್ರೆ ತಾಯಿ ಮನೆಯಲ್ಲಿದೆ, ಹಾಗಾಗಿ ನೋಡ್ಲಿಕ್ಕೆ ಸಿಗುದಿಲ್ಲ.

ಹೌದು, ಎಷ್ಟು ಒಳ್ಳೇ ಆಗ್ತಿತ್ತಲ್ಲ ಶಾಲೆಯಲ್ಲಿ, college ಅಲ್ಲೆಲ್ಲಾ?

ಹೌದು, ವಾರ್ಷಿಕೋತ್ಸವಕ್ಕೆಲ್ಲ, dance ಗೆಲ್ಲಾ ರೆಡಿ ಆಗುದು ಮಧ್ಯಾಹ್ನ ಬಿಸಿ ಊಟ, ಅದಿದೆಲ್ಲಾ ಒಳ್ಳೆದಿತ್ತು. ಹೌದು , ಬಿಸಿ ಊಟ ಅಂದ್ರೆ ಮನೆಯಲ್ಲಿ ಎಂತ ಮಾಡಿದ್ರೂಸ ನಾವು ಮನೆಗ್ ಬಂದು ಹೇಳ್ತಿದ್ದಿದು ನಮ್ದು ಶಾಲೆದು ಊಟ ಎಷ್ಟು ಒಳ್ಳೇ ಆಗುತ್ತೆ ಅಂತೇಳಿ ಅಲ್ವಾ?

ಹೌದು, ಅದು ಈಗಸ ಅಲ್ಲಿದು ರುಚಿ ಇನ್ನೂ ಹಾಗೆ ತಲೆಯಲ್ಲಿ ಉಂಟು . ಹೌದು, ಅದೊಂದೇನೋ taste ಏ ಬೇರೆ ಇತ್ತು.

ಮತ್ತೆ, ಇದು exams ಎಲ್ಲ miss ಮಾಡ್ತಿದ್ದದ್ದು ನೆನಪಿದೆಯಾ?

ಹೌದು, miss, miss ಮಾಡಿ ಪಾನಿಪುರಿ ಎಲ್ಲ ತಿನ್ಲಿಕ್ಕೆ ಹೋಗ್ತಿದ್ದದ್ದು.

ಹೌದು , ನೀನ್ ಈವಾಗ ಹೋಗಿದ್ಯಾ ಶಾಲೆಗೆ ಯಾವತ್ತಾದ್ರು?

ಹೌದು, ಮೂರ್ನಾಕ್ ಸಲ ಹೋದೆ, ಆ ಶಾಲೆ ಬಿಟ್ಟಾದ್ನಂತ್ರ. ಹೌದಾ? ಎಲ್ಲ ಇದ್ದಾರಾ teachers, ಬೇರೆ ಇದ್ದಾರಾ ಇವಾಗ?

ಇಲ್ಲ, ಒಂದೆರಡು teacher ಅಷ್ಟೇ ಇದ್ದಾರೆ, PT teacher ಮತ್ತೆ ಕನ್ನಡ teacher, ಮತ್ತೆ ಎಲ್ಲಾರ್ಸಾ ಅಹ್ ಬೇರೆ ಶಾಲೆಗೆ transfer ಆಗಿದ್ದಾರೆ. ಹೌದಾ? ನಿಂಗೆ ಇದು ನಮ್ದು ಗಣಿತದು teacher ನೆನಪಿದೆಯಾ ನಮ್ಗೆ ಎಷ್ಟು ಪೆಟ್ಟು ಕೊಡ್ತಿದ್ರು .

ಹೌದೌದು, ನಮ್ಗೆ ನೋಡ್ತಿದ್ರೆನೇ ಆಗ್ತಾ ಇರ್ಲಿಲ್ಲ ಅವರನ್ನು, ಅಲ್ವಾ?

ಹ್ಮ್, ಈಗ ಮಾತ್ರ ನೆನಪಾಗ್ತದೆ.

ಹೌದು, ಈಗ ಅಂತವರೇ ನೆನಪಿರ್ತಾರೆ ಜಾಸ್ತಿ ಅಲ್ವಾ?

ಹಾ, ಯಾವತ್ತೋ ನಾನೊಂದು function ಗೆ ಹೋಗಿದ್ದೆ, ಆವಾಗ ಅವರಿಗೆ ಸನ್ಮಾನ ಇತ್ತು sir ಗೆ ಆದ್ರೆ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ನಂಗೆ ಅವರು.

ಹಾ ಇಲ್ಲ, ಯಾರೂ ಕೂಡ ಸಿಕ್ಲಿಲ್ಲ, ಒಮ್ಮೆ ಶಾಲೆಗೆ ಹೋದಾಗ ಸಿಕ್ಕಿದ್ದು ಬಿಟ್ರೆ ಮತ್ತೆ ಯಾರ್ಸಾ ಸಿಗ್ಲಿಲ್ಲ.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

ಬೆಳಿಗ್ಗೆ ಎಲ್ಲ ರಪ ರಪ ಓಡಿ ಬರೋದು, ಬಸ್ಸಿಂದ ಇಳ್ದು. ಹೌದು, ಒಂದು ಯಾವ್~ ಯಾವಾಗ ಮನೆಗೆ ಬರ್ತೇವಿ, ಆದಿತ್ಯವಾರ ಬಂದ್ರೆ ಭಾರೀ ಖುಷಿ, ಶನಿವಾರ ಬಂದ್ರೆ ಖುಷಿ ಎರಡು ದಿನ ರಜಾ, ಒಂದೂವರೆ ದಿನ ರಜೆ ಇರ್ತಿತ್ತಲ್ವಾ?

ಹೌದು . ಮತ್ತೆ ಟೀಚರ್ ಯಾರೂ ಬರ್ಲಿಲ್ಲ ಅಂತ ಒಂದ್ first ಗೆ ನೋಡುದು, ಬೆಳ್ಳಿಗ್ಗೆ ಹೋದವರೇ ಅದು ನೋಡೋದು, ಯಾರ್ ಇವತ್ತು ರಜೆ ಇದ್ದಾರೆ ಅಂತ.

ಹೌದು, ಆಟದ್ period ಗಿಂತ ಮೊದ್ಲು ಮಳೆ ಬರ್ಬಾರ್ದು ಅಂತ ಒಂದು ಪ್ರಾರ್ಥನೆ ಮಾಡುದು. ಹ್ಮ್ ಹೌದು, ನಂಗೆಸ ನೆನಪಾಗ್ತಾ ಉಂಟು ಎಲ್ಲಾಸ.

ಹೌದು, ಈಗ time ಮೆ ಇರುದಿಲ್ಲ ಯಾವುದಕ್ಕೆಸ ಅಲ್ವಾ?

ಈಗ ಬರೀ ಕೆಲಸ ಮಾಡುದು, ಕೂತ್ಕೊಳ್ಳುದೇ ಆಗ್ತದೆ. ಏ, ಒಂದಿನ ರಜೆ ಇರುವಾಗ ಸಿಗು ನಾವು ಹೋಗುವ ಶಾಲೆಗೆ ಆಯ್ತಾ? ಯಾವತ್ತಾದ್ರು?

ಹಾ ಹೋಗುವ, ಒಂದು ಶನಿವಾರ ಹಾಗೇ ಯಾವಾಗ್ಲಾದ್ರೂ ಹೋಗುವ. ಹೌದು, ಹೋಗಿ ಮಾತಾಡಿಸಿ ಬರುವ, ಮತ್ತೆ ನಮ್ಮ ಶಾಲೆ ಅಲ್ವಾ.

ಹೌದು ಈಗ ಒಳ್ಳೇ ಚಂದ ಮಾಡಿದ್ದಾರೆ, ಹೊಸತು ಕಟ್ಟಡ ಎಲ್ಲ ಕಟ್ಟಿ ಇಟ್ಟಿದ್ದಾರೆ.

ತುಂಬ time ಆಯ್ತು ನಾನ್ ಹೋಗ್ದೆ.

ಈಗ ಅವರ trusty ಗಳೆಲ್ಲಾ ಒಳ್ಳೆ ಹಣ ಕೊಡ್ತಿದ್ದಾರೆ, ಶಾಲೆಗೇ.

ಹಾ ಸರಿ ಹಾಗಾದ್ರೆ, ಒಂದಿನ ಯಾವತ್ತಾದ್ರೂ ನಾವು ನೋಡುವ, ಹೋಗ್ವಾ ನಾವಿಬ್ರೂ.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

ಹಾ, ಹಾ phone ಮಾಡ್ತೇನೆ, ಹೋಗುವ.

ಆ ಸರಿ ಹಾಗಾದ್ರೆ, ಪೂಜೆಗೆಸ ಹೋಗ್ಲಿಕ್ಕೆ ಉಂಟಲ್ಲ ಶಿಲ್ಪ.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

Hello ರಾಜಲಕ್ಷ್ಮಿ. Hai ಸೌಮ್ಯಾ.

ಅರಾಮದೇನಿ ನೋಡ್ವಾ ನೀ ಹೆಂಗ್ ಅದಿ? ಹ್ಮ್ ನಾನ್ ಅರಾಮದೇನಿ ನೋಡ.

ಹಾ ಕೆಲಸಾ ಆಗಿತ್ ನೋಡ ಮಗಾ ನನ್ನ ಮಗ್ಳಿಗೆ ಡಬ್ಬಿ ಕಟ್ಬೇಕಿತ್. ಹೌದಲಾ ಇದೋಂದ್ ಬಾಳಪ್ಪ ತಲೆನೋವ್ box ಗೆ ಏನ್ ಕಟ್ಬೇಕ್ ಏನ್ ಮಾಡ್ಬೇಕಂತ. ಹೂನ ಅವ್ರಿಗೆಲ್ಲಾ ಮತ್ತ್ ಬೇರೆ ಬೇರೆನ ಬೇಕ್ ದಿನಾ ಒಂದೋಂದ್ ಹೊಸ ಹೊಸ ಬೇಕ್ ನೋಡ್ ಅವ್ರಿಗೆಲ್ಲಾ. ಹಾಂಗೆ ಮತ್ತ್ ಅವ್ರಿಗೆ ಒಂದ್ ಖುಷಿ ಆಗ್ತೇತಿ ಇಲ್ಲಾ ಬಿಟ್ ಬರಾಂಗಿಲ್ಲಾ box ನಾಗ ಇಷ್ಟಾ ಇದ್ದಿದ್ರ ತಿಂದ್ ಬರ್ತಾರ. ಹ್ಮು ದಿನಾ ಮಾಡುದ್ ಅದ ಒಂದ ನೋಡ ಬರೇ YouTube ಒಳಗ್ ನಾನಂತ್ರೂ ಅದೇ ನೋಡೋದ್ನ recipe ಹೊಸ ಹೊಸ recipe ಯಾವ್ದ್ ಸಿಗ್ತೇತಿ ಏನು ಬರೇ ಅದೇ ನೋಡ್ಕೋಂತ ಕುಂತಿರ್ತೇನಿ ನೋಡ್ವಾ. ಮತ್ತೀಗ್ ಏನ್ ಹೊಸಾವು ಕಂಡ್ ಹಿಡಿದಿ ಪಾ ಏನ್ ಹೊಸ snack box ಮಾಡಿ ಅವ್ಳಿಗೆ. ಹೊಸಾ snack ಅಂತೇನಿಲ್ಲಾ ನಾನ್ ಅದ್ ಪರೋಟಾ ಅದು ಮಾಡ್ತೇನಿ ಆಲೂ ಪರೋಟಾ ಮೆಂತೆ ಪರೋಟಾ ಆಮ್ಯಾಗ ಮೂಲಂಗಿ ಪರೋಟಾ ಒಂದ್ ಮಾಡ್ತೇವಿ ನಾವ್ special ಅಂದ್ರ. ಅಂದ್ರ usually ಯಾರೂ noise ಮೂಲಂಗಿದು ಯಾರೂ ಅಷ್ಟ್ ಇಷ್ಚ ಪಟ್ ತಿನ್ನೋದಿಲ್ ಅಲ್ಲಾ.

ಅಹ್ ಅದ್ ಸ್ವಲ್ಪ ನಾವ್ ಮಾಡುದ್ ಬ ಇದೆಲ್ಲಾ ಹೆರ್ದ ಮೂಲಂಗಿ first ಯೀಗ್ ತಗೋಂಡ್ ಅದೇಲ್ಲಾ ಹೆರ್ದ ಅದರ್ದ್ ರಸಾ ತೆಗ್ದ್ dry ಮಾಡಿ ಅದ್ನ fry ಮಾಡ್ಕೊಂಡ್ ಸ್ವಲ್ಪ್ ಎಣ್ಣೇ ಹಾಕ್ದೊಂಡ್ ತಾಳ್ಸಕೊಂಡ್. ಆಮ್ಯಾಲೇ ಅದ್ಕ ಒಂದ್ ಸ್ವಲ್ಪ್ ಜೀರಿಗಿ, ಉಪ್ಪು, ಮೆಣ್ಸಿನಕಾಯಿ ಪೋರ್~ ಕರ್ಬೇವು ಕೋತ್ತಂಬ್ರಿ ಇಷ್ಟು ಚಂದಗೆ ಹೆಚ್ಚಿ ಹಾಕಿ ಚಪಾತಿ ಹಿಟ್ಟೊಳಗ ತುಂಬಿ ಲಟ್ಸಿ ಅಹ್ ಬೇಯ್ಸುದು ಅಷ್ಟ್ ಮಾಡಿದ್ರ ಎಷ್ಟ್ taste ಆಗ್ತೇತಿ ಅದು ಗೊತ್ತೇ.

Smell ಬರಾಂಗಿಲ್ಲಾ ಲೇ. ಒಟ್ಟೂ ಬರಾಂಗಿಲ್ಲಾ, ಅದು ತಾಳ್ಸಿದ್ ಮೇಲೆ ಎಲ್ಲಾ ಹೋಗಿಬಿಡ್ತೈತಿ ರಾಜಶ್ರೀ ಅದ. ಹೌದಾ? ಛಲೋ ಐತಿ ನೋಡು ಹೊಸಾ type ಅನಸ್ತೇತಿ. ಮಸ್ತ್ ಆಗ್ತೇತಿ ಅದ್ ನಿಂಗ್ taste ಗೊತ್ತೇ ಆಗುದಿಲ್ಲ ಕೊಬ್ರೀದ ಅಹ್ ಪರೋಟಾ ತಿಂದಂಗ್ ಆಗ್ತೇತಿ ನಿನಗ. ತಡಿ ನಾನೂ ಮಾಡ್ತೇನಿ ಒಂದ್ಸಾರಿ box ಗೆ ಕೇಳೀದ್ರ ಬಾಯಾಗ ನೀರ್ ಬರಾಕತ್ತೈತಿ ಹಂಗ ಅನ್ಸಾತಿ . lough ಅದರ ಜೊತೆಗ sauce ಹಚ್ಕೋಬೋದು, ಇಲ್ಲಾಂದ್ರ ಕೊಬ್ರಿ ಚಟ್ನಿ ಅದೂ ಛಲೋ ಅಗ್ತೇತಿ, ಮತ್ tomato ಚಟ್ನಿ ಛಲೋ ಆಗ್ತೇತಿ, ಪುದೀನಾ ಚಟ್ನಿ ಛಲೋ ಆಗ್ತೇತಿ। ಹ್ಮ್ ಹ್ಮ್ ಹ್ಮ್ . ಹ್ಮ್ ಮಾಡ್ಬೋದ ನಾನೇನ್ ಬಿಡ್ ಹಂಗ YouTube ನೋಡೇ ಕಲ್ತಿದ್ದ ನಿಂನಂತ್ರೂ ಯಾವಾಗಿಂದ್ಲೂ ಮಾಡ್ತಿ ನೀ ಭಾಳ ಹೊಸಾ ಹೊಸಾ recipe ಎಲ್ಲಾ ಮಾಡ್ತಿರ್ತಿ. ಹ್ಮ್ ಏನಿಲ್ಲೇಲಾಪಾ ನಿನ್ನಂಗ್ ಮಾಡಾಕಾಗೋದಿಲ್ಲಾ ನೋಡ್ ನೀ ಹೊಸಾದ ಹೇಳಿದಿ ನಾ ಇಷ್ಟ್ ಮಾಡ್ತೀನಿ ಅಂದ್ರ ನೀ ಹೊಸಾದ ಹೇಳಿದಿ. ನಾನ್ ಹೊಸಾದ ಹೇಳೇನಂದ್ರೂ ನೀ ನನ್ಕಿಂತ expert ಅದಿ ತಗೋ ನೀ ನನ್ಕಿಂತ ಛಲೋ ಛಲೋ ಎಲ್ಲಾ ಹೊಸಾ ಹೊಸಾ recipe ಮಾಡ್ತಿರ್ತಿ. ನೀ ಯಾವ್ದ್ ಮಾಡಿ ಈಗ್ recent ಆಗಿ? ನಾನ್ ಇದ್ cabbage ದ್ ಮಾಡೇನ್ಲೇ ಅದು ಮಸ್ತಾಕ್ಕೈತಿ cabbage ಪರೋಟಾ. ಹ್ಮ್ ಹೆಂಗ್ ಮಾಡ್ತೀ? Same ನೀ ಏನ್ recipe ಹೇಳಿದ್ಯಲ್ಲಾ ಅದ್ನು full ಹೆರ್ಜೆ ನೀರ್ ತಗದ್ ಬಿಡೋದು.

ಚಪಾತಿಯೊಳಗ stuff ಮಾಡಿ ತುಂಬಿ ಬಿಡೋ ಮಾಡಿ ಬಿಡೋದ್ ಗರಿಗರಿನೂ ಬರ್ತೇತಿ health ಗೂ ಚುಲೋ ಅಲ್ಲಾ ಮೂಲಂಗಿ, carrot .

ಹೌದ್ ಅದ cabbage ದ್ ಒಂದ್ತರಾ taste ಬಾಯಾಗ ಚಲೋ ಅನಸ್ತೇತೀ ನೋಡ್. Normal ಪಲ್ಲೇ ತಿಂದ್ರನ taste ಅನಸ್ತೇತಿ ಅದ ಈಗ ಪಲ್ಲೇ ಬ್ಯಾಡ ಅನೋರ್ಗೆ ಪರೋಟಾ box ಗೆ use ಆಗಿ ಬಿಡ್ತೈತಿ. ಹೌದೌದ್ ಹುಡ್ಗೋರಿಗಂತೂ ನನ್ನ ಮಗ್ಳಿಗನು ಭಾಳ್ ಇಷ್ಟಾ ಅದ್ cabbage ದೆಲ್ಲಾ. ಹ್ಮ್ ತಡಿ ನಾ ನಾಳೆ ಮೂಲಂಗಿ ಪರೋಟಾ ಮಾಡ್ತೇನಿ photo ಹಾಕ್ತೇನಿ ನೀ cabbage ಪರೋಟಾ ಮಾಡಿ photo ಹಾಕ್. ಹಂಗೇ ಮಾಡುಣ ಇಬ್ರು . ಹಾ ಅದೇ ಮನ್ಯಾಗ change ಆಗೇತಲಾ change ಆಗೇತಲಾ taste ಅಂತಾರ ನಾನ್ ಸೌಮ್ಯಾನ್ ಹೆಸ್ರ ಹೇಳ್ತೇನಿ lough.